ಬೇರೆ ಬೇರೆ ತಂಡಗಳು ಇದ್ರಲ್ಲಿ ಭಾಗವಹಿಸುತ್ತಾರೆ ಗೆದ್ದ ತಂಡಕ್ಕೆ ಬಹುಮಾನಗಳನ್ನು ಕೂಡ ನೀಡುತ್ತಾರೆ.

ಒಂದು ಹೊಸದಾದ ಕಾರಿನ ಚಿತ್ರವಿದು. ಕಾರಿನ ಬಣ್ಣ ಕಪ್ಪಾಗಿದ್ದು ನೋಡಲು ಬಹಳ ಸುಂದರವಾಗಿದೆ. ಕಾರಿಗೆ ಒಂದು ಸುಂದರವಾದ ರಿಬ್ಬನ್‌ನನ್ನು ಕೂಡ ಕಟ್ಟಿದ್ದಾರೆ.

ಒಂದಷ್ಟು ಅಂಗಡಿಗಳು ಇದೆ ಹಾಗೆಯೇ ಸುಮಾರು ಜನ ಭಕ್ತರು ಜಾತ್ರೆಗೆ ಬಂದು ಹೋಗುತ್ತಿದ್ದಾರೆ.

ಚಿತ್ರದಲ್ಲಿ ಕಾಣುತ್ತಿರುವುದು ಧರ್ಮಸ್ಥಳ ಕ್ಷೇತ್ರ ದಕ್ಷಿಣ ಕನ್ನಡ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಕ್ಷೇತ್ರವು ಒಂದು--